ಇಲ್ಲಿ ಒಬ್ಬ ಓ ಚಿಕ್ಕ ಹುಡುಗನ ಕಟ್ಟಿಂಗ್ ಶೋಪ್ ಮಾಡುತ್ತಿದ್ದಾರೆ.

ಗಾಡಿನ ಮೇಲ ಭಾಗದಲ್ಲಿ ಸ್ಪೀಕರ್ ಇದೆ.

ಇಲ್ಲಿ ಒಂದು ಕಂಪ್ಯೂಟರ್ ಕೂಡ ಕಾಣಿಸ್ತಾಯಿದೆ.

ಅದರ ಪಕ್ಕದಿಲ್ಲಕ್ಕ ಪಕ್ಕದಲ್ಲಿ ಕೂಡ ಫೈಲುಗಳು ಕಾಣುತ್ತವೆ ಅಂದರೆ ಪುಸ್ತಕ ಸಂಬಂಧ ಪಟ್ಟಂತ ಬುಕ್ಸು --

ಹಾಗೂ ಮುಂದೆ ಪಾರ್ಕಿಂಗ್ ಏಲ್ಲಾ ಚೆನ್ನಾಗಿ --

ಮತ್ತು ಅದೊಂದು ಆಟದ ಮೈದಾನ ಕೂಡ ಆಗಿ ಕಾಣಸ್ತಾಯಿದೆ .

ಮತ್ತು ಮೇಲಗಡೆಯಲ್ಲಿ ದಿವಾಕರ ಫಿಟ್ನೆಸ್ ಜಿಮ್ ಅಂತಂದು ಒಂದು --

ಸೆಲಿಬ್ರಿಟೇಷನ್ ಫೋಟೋ ಕೂಡ ಕಾಣಿಸ್ತಾಯಿದೆ.

ಮತ್ತ್ ಮುಂದೆ ಮೂರು ಮೆಟ್ಟಲುಗಳು ಕಾಣಿಸ್ತಾಯಿದೆ ಅಂತ ಹೇಳಲು ಇ --

ಮುಂದಗಡೆ ವಿವಿಧ ರೀತಿಯ ಗಿಡಗಳು ಇದೆ ಹಾಗೂ ಮತ್ತೆ --

ಇದೊಂದು ಎಂತಂದು ಯಮಹ ಗಾಡಿ ಬೈಕ್ ಶೋ ರೂಮ ರೀತಿಯಿಂದ ಕಾಣ್ತಾಯಿದೆ .

ಬಲಗೈಯಲ್ಲಿ ಒಂದು ಚಾಕು ರೀತಿ ಇಲ್ಲಿ ಕಾಣ್ತಾ ಇದೆ.

ಇದೊಂದು ಯೇಸುವಿನ ಚರ್ಚ್ ರೀತಿಯಲ್ಲಿ ಕಾಣಿಸ್ತಾ ಇದೆ.

ಗ್ಲಾಸಿನ ಒಳಗಡೆ ಮಾಡಿಟ್ಟಿದ್ದಾರೆ ಸೇಫ್ಟಿ ಯಾಗಿ.

ನೋಡಲು ಕೂಡ ಅದು ತುಂಬಾ ಚೆನ್ನಾಗಿದೆ ಕಿಟಕಿಗಳು ಸಾಕಷ್ಟು ಇವೆ.

ಹಾಗೂ ಮರ್ ಮನೆಯ ಲೆಫ್ಟ್ ಸೈಡು ಅಂದ್ರೆ ಕಿಟಕಿಯಲ್ಲಿ ಒಂದು --

ಚಿಕ್ಕದಾದ ಒಂದು ರೂಮು ರೀತಿ ಇಲ್ಲಿ ಕಾಣ್ತಾಯಿದೆ.

ಅದು ಹಾಗು ವಿವಿಧ ರೀತಿಯ ಉಪಕರಣಗಳು ಕಾಣಿಸ್ತಾ ಇವೆ.

ಗಾರ್ಡನ್ ರೀತಿ ಯಾವುದೊ ಒಂದು ಮ್ಯಾಟ್ ಕೂಡ ಹಾಕಿದ್ದಾರೆ.

ಆಟ ಆಡುವ ರೀತಿಯಲ್ಲಿ ಕಾಣ್ತಾ ಇದ್ದಾರೆ ಹಾಗು ಮುಂದೆ --

ಕಲರ್ಫುಲ್ ಆಗಿರುವಂತಹ ಒಂದು ಇಮೇಜ್ ಕಾಣ್ತಾ ಇದೆ.

ಆ ಗಾಯ ಆಗಿರುವ ವ್ಯಕ್ತಿಯನ್ನು ಇನ್ನೊಬ್ಬ ವ್ಯಕ್ತಿ ಪರಿಶೀಲನೆ ಮಾಡುತ್ತಿದ್ದಾನೆ .